ಈ ದ್ರಶ್ಯ ಹೆಚ್ಚಾಗಿ ಕೆರೆಗೆ ಹಾಗು ಇತರೆ ನೀರು ನಿಂತಿರೊ ಪ್ರದೇಶಗಳಲ್ಲಿ ಕಾಣಬಹುದಾಗಿದೆ ಸಾಯಂಕಾಲ ಆದ್ದರಿಂದ ಇದು.

ಚಿತ್ರವಾಗಿದೆ ಇದು ಹೆಚ್ಚಾಗಿ ಬಾದಾಮಿ ಐಹೊಳೆ ಇಂತ ಪ್ರದೇಶಗಳಲ್ಲಿ ಇದನ್ನು ಕಾಣಲಾಗುತ್ತದೆ.

ಇದನ್ನು ಪ್ರೇಕ್ಷಕರಲ್ಲಿ ನೀರಿನಲ್ಲಿ ಕರೆದುಕೊಂಡು ಹೋಗಲು ಸಹಾಯಕವಾಗುತ್ತದೆ ಇದನ್ನು ಬೋಟಿಂಗ್ ಎಂದು ಕರೆಯುತ್ತಾರೆ.